ಇಲ್ಲಿ ಒಂದು ಎರಡು ಹಂಚಿನ ಮನೆ ಇದೆ.

ಇದಾವೆ ಹೂವಿನ ಗಿಡಗಳು ಇದಾವೆ ಅಲ್ಲಿ ಟೆನಿಸ್ ಆಡತ್ತಾರೆ ಅದು.--

ಐದು ಪ್ಲೇಟ್ಗಳು ಇವೆ ಅಲ್ಲಿ ಮನುಷ್ಯನ ಕೈ ಕಾಣತ್ತಾಯಿದೆ.

ಬ್ಲೂ ಕಲರ್ ಹೂವು ಇದೆ ಗುಲಾಬಿ ಕಲರ್ ಇದೆ ಆಮೇಲೆ ಹೆಣ್ಣ್ ಕಲರ್ ನವಿಲು ಗರಿ ಕೂಡಿದೆ.

ಇದು ಚರ್ಚ್ ಇದೆ ಮೇಲೆ ಕಾಸ್ ಇದೆ ಅದು ಲೈಟ್ ಕಾಣತ್ತಾಯಿದೆ ಅದರ.--

ಫೈಲ್ ಇದೆ ಮತ್ತು ಅಲ್ಲಿ ಸೈಡಿಗೆ ಹಸಿರು ಗ್ರಾಸ್ ಇದೆ.

ಜನರ ಗುಂಪಾಗಿದೆ ಮತೊಬ್ಬನು ಫೋಟೋವನ್ನು ತೆಗಿತ್ತಾಯಿದ್ದಾನೆ. --

ಮತ್ತೆ ಗಣೇಶನ ಮೇಲೆ ಬಲ್ಬ್ಗಳು ಹಾಕಿದಾರೆ ಅವು ಹಾವು ಇದೆ.

ಕುರ್ಚ್ ಗಳಿವೆ ಟೇಬಲ್ ಗಳಿವೆ ಪ್ಲೇಟ್ಸ್ ಗಳಿವೆ ಗ್ಲಾಸ್ ಗಾಜಿನ ಗ್ಲಾಸ್ ಗಳಿವೆ.

ಇದೆ ಮತ್ತು ಇದು ಒಂದು ಬಸವನ ಆಕಾರದಲ್ಲಿಇದೆ ಅದರ.--

ಬ್ಲಾಕ್ ಕಲರ್ ಮತ್ತು ವೈಟ್ ಕಲರ್ ಕೂಡಿದೆ ಮತ್ತು ಇಲ್ಲಿ ಗೋಡೆಗೆ ಒಂದು --